ಇದೊಂದು ಪೆಟ್ರೋಲ್ ಬಂಕ್ ಆಗಿದೆ ಪೆಟ್ರೋಲ್ ಬಂಕ್ ಎ_ಟಿ_ ಎಂ ಎಲ್ಲಿ ಒಬ್ಬ ವ್ಯಕ್ತಿ ನಿತ್ತು ಫೋಟೋ ಕಿನ್ಲ್ಕ್ ಮಾಡಿಕೊಂಡಿದ್ದಾನೆ ಆಕ್ಕ ಪಕ್ಕದಲ್ಲಿ ಬಿ ಎ ಬಿ ಕಾಮ್ಬಿಸಿಎ ಕೋರ್ಸ್ ಇದೆ